ಈ ಚಿತ್ರದಲ್ಲಿ ನಮಗೆ ಸೂರ್ಯ ಕಾಣುತ್ತಿದ್ದು ಇದು ಸೂರ್ಯ ಮುಳುಗುವ ಸಮಯದಲ್ಲಿ ತೆಗೆದ ಪೋಟೋ ಆಗಿದೆ ಈ ಚಿತ್ರದಲ್ಲಿ ಅನೇಕ ಬಗೆಯ ಮಿಷಿನ್‌ ಗಳನ್ನು ಕಾಣಬಹುದಾಗಿದೆ.

ಇದರಲ್ಲಿ ಅನೇಕ ತರಹದ ಗೋಲ್ಡ್ ಸಾಲಗಳನ್ನೂ ಕೊಡುತ್ತಿದ್ದ ಚಿನ್ನದ